ಇದೊಂದು ಟ್ಯೂಷನ್ ಅ ಪ್ರತಿಯೊಬ್ಬ ವಿಧ್ಯಾರ್ಥಿಗು ವಿದ್ಯೆ ಅನ್ನುದು ತುಂಬಾ ಮುಖ್ಯ ಶಿಕ್ಷಣ ಅನ್ನುದು ಮುಖ್ಯ ತುಂಬಾ ಮುಖ್ಯ.

ಇದ್ರಲ್ಲಿ ಪ್ರತಿಯೊಬ್ರಿಗೂ ತಮಗೇ ಆದ ಒಂದು ಕೋಣೆಗಳಿರ್ತವೆ ಮತೆ ಮನೆ ತುಂಬಾ ಗಿಡಗಳಿದಾವೆ. ನಮಗೆ ಬೇಜರಾದಾಗ ನಾವು ಹೋಗಿ ನೇಚರ್ --

ಹತ್ರ ಕುತ್ಕೊಂಡು ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಮನಸ್ಸಿಗೆ ಸಮಧಾನವನ್ನು ಮಾಡ್ಕೊಬಹುದು.

ಇದ್ರಲ್ಲಿ ಗುಡ್ಡ ಮರಗಳು ಎಲ್ಲ ಇವೆ ಇದ್ರಲ್ಲಿ ನಿಸರ್ಗಗಳು ಎದ್ದು ಕಾಣ್ತಿವೆ ಹಾಗು ಮತ್ತು ಇಲ್ಲಿ ನಿಸರ್ಗ.

ಆ ವ್ಯಾಯಾಮ ಪ್ರತಿಯೊಬ್ಬ ಜೀವನ ಜಿವನ ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕು ವ್ಯಾಯಾಮ ತುಂಬಾ ಮುಖ್ಯವಾದದು. ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಟ್ಕೊಳ್ಳ ಬೇಕಂದ್ರೆ ವ್ಯಾಯಾಮ ಮಾಡಬೇಕು.

ಇದು ಒಂದು ಸಮಾರಂಭ ಪ್ರತಿಯೊಬ್ರು ತಮ್ಮ ಜೀವನದಾಲಿ ಒಂದಲ್ಲ ಒಂದು ಸಮಾರಂಭಕ್ಕೆ ಭಾಗಿಯಾಗಿರ್ತೀವಿ ಈ ಈ ಚಿತ್ರದಲ್ಲಿ ರುವ ಸಮಾರಂಭ ಒಂದು ಮದುವೆ.

ಅ ಪ್ರತಿಯೊಬ್ರಿಗೂ ಒಂದು ಮದುವೆ ತುಂಬಾ ಮುಖ್ಯವಾದದು ಎಲ್ಲರೂ ಮದುವೆಯಾಗ್ತಾರೆ ಕೆಲವೊಬ್ರಿಗೆ ಅದು ಮದುವೆ ಆಗೋದು ಇಷ್ಟ ಆಗಲ್ಲ.

ಈ ಚಿತ್ರದಲ್ಲಿ ಕಾಣ್ತಿರುವುದು ಒಂದು ಬುಕ್ಕ್ ಸ್ಟಾಲ್ ಪ್ರತಿಯೊಬ್ಬ ಮನುಷ್ಯನು ತು ಆತನ ಜೀವನ್ದಲ್ಲಿ ಒಂದಲ್ಲ ಒಂದುಸಲಿ ಬ್ರೆ ಪೆನ್ನ್ ಆಗಿರ್ಲಿ ಬುಕ್ಕ್ ಆಗಿರ್ಲಿ ಯೂಸ್ ಮಾಡೆ ಮಾಡಿರ್ತಾನೆ.

ಇದು ಯಾವುದೋ ಒಂದು ಯಂತ್ರ ಇವು ಎಲ್ಲ ಯಂತ್ರಗಳು ಇಂಚಾರ್ಜ್ ಬಂದಮೇಲೆ ಡೆವಲಪ್ ಆಗಿರೋದು.

ಎ ಹಲವಾರು ಸಮಾರಂಭ ಮದುವೆ ತೊಟ್ಟಿಲು ನಾಮಕರಣ ಹೀಗೆ ಹಲವಾರು ಸಮರಂಭಗಳಿದ್ದು ಬ್ ಬಂದು ಬಳಗವೆಲ್ಲ ಒಟ್ಟಿಗೆ ಸೇರಿ ಆ ದಿನಗಳನ್ನು ನಾವು --

ಪಾರ್ಲರ್ ಈಗಿನ ಕಾಲದಲ್ಲಿ ಎಲ್ಲರು ಪಾರ್ಲರ್ ಕೆ ಒ ಒಂದಲ್ಲ ಒಮ್ಮೆಯಾದರು ಹೋಗಿರುತ್ತಾರೆ ತಮ್ಮ ಅವಶ್ಯಕತೆಗಳಿಗಾಗಿ ಅ ತಾವು --

ಪಾರ್ಲರ್ ನಮ್ಮನ್ನು ಇನ್ನೂ ಸುಂದರಗೊಳಿಸುವುದರಲ್ಲಿ ಸಹಾಯ ಮಾಡುತ್ತದೆ.

ಇದು ಒಂದು ಪಾರ್ಕ್ ಇದರಲ್ಲಿ ನಾವು ತುಂಬಾ ಎಂಜೋಯ್ ಮಾಡಿ ಆಟ ಆಡಬಹುದು ಈ ಚಿತ್ರದಲ್ಲಿ ಕಾಣುವಂತೆ ಆ ಪಾರ್ಕ್ ನೀರುಗಳಿವೆ .

ಅ ಫ್ರೆಂಡ್ಸ್ ಜೊತೆ ಹೋಗಿ ನಾವು ಎಂಜೋಯ್ ಮಾಡಬಹುದು ಎಂದು ನಮಗೆ ತುಂಬಾ ಸಂತೋಷವಾಗುತ್ತದೆ ಎಂಬುದು ನನ್ನ ಅಭಿಪ್ರಾಯವಾಗಿದೆ.

ಮಸೀದಿ ಮಸೀದಿ ಒಂದು ಮುಸ್ಲಿಮರ ಒಂದು ನಮಾಜ್ ನ್ನು ಸಲ್ಲಿಸುವ ಒಂದು ಸ್ಥನ್ ದೇವಸ್ಥಾನವಾಗಿದೆ.

ನಾವು ಹಿಂದುಗಳು ಹೇಗೆ ಅ ಗುಡಿ ದೇವಸ್ಥಾನ ಎನ್ನುವುದರಲ್ಲಿ ಹೋಗಿ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ.

ಹಾಗೆ ಮುಸ್ಲಿಮರು ತಮ್ಮ ದರ್ಗಾಗೆ ಹೋಗಿ ನಮಾಜನ್ನು ಸಲ್ಲಿಸುತ್ತಾರೆ ಮತ್ತೆ ತಮ್ಮ ಕಷ್ಟಗಳನ್ನು.

ದೂರ ಮಾಡುವಂತೆ ದೇವರಲ್ಲಿ ಬೇಡಿಕೊಳ್ಳುತ್ತಾರೆ ಎನ್ನುವುದು ನನ್ನ ಅಭಿಪ್ರಾಯವಾಗಿದೆ.

ಆಂಜನೇಯನು ತುಂಬಾ ಶಕ್ತಿಯುತವಾದ ದೇವರು ಹಾಗು ಅವರು ನಂಬಿದರ ನಂಬಿದವರನ್ನು ಕೈ ಬಿಡುವುದಿಲ್ಲ ಎಂದು ಎಲ್ಲರು ಹೇಳುತ್ತಾರೆ.